ಈಗ ಎಲ್ಲರು ಕೆಎಸ್ಆರಟಿಸಿ ಬಸ್ ಗೆ ಹೋಗಿರ್ತರ. ಜರ್ನಿ ಮಾಡಕ ಅಲ್ಲಿ ಅವ್ರಿಗೆ ಹೋಗಿ --

ಎರಡ ರೂಪಾಯಿ ನಾಕ ರೂಪಾಯಿ ಕಮ್ಮಿ ಆಗ್ತಾವು. ಅದೇ ಎರಡು ರೂಪಾಯಿ ನಾಕು ರೂಪಾಯಿ ಪ್ರತಿಯೊಂದುಕು ಕಮ್ಮಿ ಆದರ .

ಇವರು ಮೇಡಂ ಏನದಾರ ನಮ್ಮದೊಂದ ದೇಶಕ್ಕ ಬಾಳ ಹೋರಾಡಿದೋರ ಮತ್ತ ಹುಬ್ಬಳ್ಳಿ ಧಾರಾವಾಡದವ್ರ .

ದ ಬಿಸಿಲು ಬಾಳ ಇರ್ತವ ಆಲ್ಮೋಸ್ಟ್ ಎಲ್ಲಾ ಕಡೆ ಬಿಸಿಲ ಇರತೈತಿ ಮತ್ತ ಎಲ್ಲರು ಆಲ್ಮೋಸ್ಟ್ ಆಲ್ ಗಿಡ ಬೆಳಸಾಕ್ ಟ್ರೈ ಮಾಡಿ .

ನೀವು ಒಂದು ಕಡುಬು ತಿನ್ನೋ ಚಾನ್ಸಸ್ ಇರುತ್ತೆ .

ಅದು ಒಂದು ಮಣ್ಣಿಲಿ ಅಗೆಯುದಿರಲಿ ಅವ್ರು--